ಒಂದು ಸರೋವರ ಜೋರಾಗಿ ಹರಿತಾ ಇದೆ. ಹಿಂದೆ ಬೋಟ್ ಹೋಗ್ತಾ ಇದೆ ಅದಕ್ಕೆ ಫಾಸ್ಟ್ ಆಗಿ ಹರೀತಾ ಇದೆ ನೀರು.

ಏರ್ ಕೂಲರ್ ಎಲ್ಲ ಹಾಕಿದ್ದಾರೆ ಸ್ವಿಚ್ ಈ ಕಡೆ ಚೇರ್ ನ ಒಂದು ಟರ್ನ್ ಮಾಡಿ ಇಟ್ಟಿದ್ದಾರೆ ಎದುರು ಚೈರ್ಸ್ ನ ಮುಂದೆ ಟರ್ನ್ ಮಾಡಿ ಇಟ್ಟಿದ್ದಾರೆ.

ಮತ್ತೆ ಇಲ್ಲಿ ತುಂಬಾ ಜನ ಬೇಗ ಬೇಗ ಟಿಕೆಟ್ ಎಲ್ಲ ಕೊಡ್ತಾರೆ ಮತ್ತೆ ಹತ್ರ ಟಿಕೆಟ್ ಕೊಡೊ ವ್ಯವಸ್ಥೆ ಇದೆ.

ಕಾರ್ ಎಲ್ಲ ನಿಲ್ಲಿಸಿ ಮತ್ತೆ ಹೋಗ್ತಿರ್ತಾರೆ ತುಂಬಾ ಜನ ಇಲ್ಲಿ ಏನಾದ್ರು ಕೆಲಸಕ್ಕೆ ಹೋಗ್ಬೇಕಾದ್ರೆ ಕಾರು ನಿಲ್ಲಿಸಿ ಹೋಗ್ತಾರೆ ಮತ್ತೆ ರೈಲ್ವೆ ಸ್ಟೇಷನ್ ಗೆ ಹೋಗೋದಿದ್ರೆ ಕಾರ್ ನಿಲ್ಲಿಸಿ ಹೋಗ್ತಾರೆ.

ಮತ್ತೆ ಇದಕ್ಕೆ ಸೆಪೆರೇಟ್ ಫುಡ್ ಎಲ್ಲ ಕೊಡ್ತಾರೆ ವಾಟರ್ ಇರುತ್ತೆ ವಾಟರ್ ಎಲ್ಲ ಕೊಡ್ಬೇಕು ಮತ್ತೆ ಇದಕ್ಕೆ ಆದಂತ ಕಾಳುಗಳನ್ನೆಲ್ಲ ಕೊಡಬೇಕು.

ಒಬ್ಬ ಆ ಕಡೆ ಕೆಲಸ ಮಾಡ್ತಿದ್ದಾನೆ ಮತ್ತಿಬ್ಬರು ಈ ಕಡೆ ಕೆಲಸ ಮಾಡ್ತಿದ್ದಾರೆ ಮತ್ತೆ ಇಲ್ಲಿ ಇಟ್ಟಿಗೆಯಲ್ಲಿ ದೊಡ್ಡ ದೊಡ್ಡ ಕಂಪಾರ್ಟ್ಮೆಂಟ್ ಕಟ್ಟುತ್ತಿದ್ದಾರೆ ಇನ್ನು ಬಿಲ್ಡಿಂಗ್ ಆಗ್ತಾ ಇದೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ.